ಐದ್ನಾಲಕ್ಕೂ ಮನಷ್ಯ ಅದ ಇದುಉಉಉಉಉ ಚಸ್ಮಾ ಹಾಕೊಂಡ್ರಿ ಇದುಉಉಉ ಜುತಾ ಬೈಬಿದ್ನೆವಲ್ ಇದು ಸ್ವಲ್ಪ್ ಅಷ್ಣೆ ಅದ ನೋಡ್.

ಅದ ಪಹಾಡದಾ. ಮ್ ಶೂಸ್ ಅದಾ. ನೀ ಬೆಂಡ್ ಮಾಡ ಹೋಕತೀತಿ. ನಿ ನೀ ಕೆಲ್ಸದ. ನಿಂಗ್ ವಾಚ್ ಅದಾ.

ಇದು ಕಾಲೇಜ್ ಮನ್ಶಇದನ್ ನೋಡ್ರೀ ಕಾಲೇಜ್ ಮನ್ಷದ್ನ್ಗಾ ಏನೂ ಬ್ಯಾಗ್ ಆಟದಿಂದೆ ಆಕ್ಟಿವ್ ಆದಾ ನೀ ಶೈನ್ ಅದಾ--

ಇದು ಏನು ಮಂದಿರಾದ ನೋಡಿ ಮಂದಿರಾದಾ ನಮ್ ಮಂದಿರಾದಾ ಬ್ರೌನ್ ಶಿಡೇ ಶೀಡಿ ಆದ ಬ್ರೌನ್ ಶೀಡಿ ವೈಟ್ ಶೀಡಿ ಯೆಲ್ಲೋ ಟೀ ಶರ್ಟ್ ಹಾಕೆಂದಿರೀ ಜೀನ್ಸ್ ಪ್ಯಾಂಟ್ ಹಾಕೆಂದಿರಿ ಒಂದ್ ಮಂಶಾ ಹೋಗ್ತಾ ಇದರ್ ಮಂದಿರಿಗೆ ದರ್ಶನೆಗೆ. ದರ್ಶನ್ ಮಾಡ್ತೆವ್ ವಾಪಸ್ ಬರ್ತೆನ್ ನೋಡ್.